ಇತ್ತೀಚ್ಚಿನ ದಿನಗಳಲ್ಲಿ ಮನೆಗ್ ಪೇಯಿಂಟ್ ಮಾಡ್ಸೋದು ತುಂಬಾ ಕಷ್ಟ ಆಗ್ಬಿಟ್ಟಿದ್ದೆ ಏನ್ರಿ ಪೇಯಿಂಟ್ ರೇಟ್ ಅಂದ್ರೆ ಬಾರಿ ದುಬಾರಿ ಆಗ್ಬಿಟ್ಟಿದ್ದೆ ಪೇಯಿಂಟ್ ಅಂತೂ ಕೊಂಡು ಮನೆಗ್ ಪೇಯಿಂಟ್ ಹೊಡ್ಸೋಕ್ ಬಾರಿ ಕಷ್ಟ ಆಗಿದೆ ದೀಪಾವಳಿ ಹಬ್ಬಕ್ ಪೇಯಿಂಟ್ ಹೊಡಿಯೋಣ ಅನ್ಕೊಂಡ್ರೆ ಆಗ್ಲೇ ಇಲ್ಲ ಪೇಂಟ್ ರೇಟ್ ಬಾರಿ ದುಬಾರಿ ಆಗಿದೆ.

ಇಲ್ಲೇ ಏಏ ನಮ್ಮ ಹೊಸನಗರದ ಹತ್ತಿರದಲ್ಲೆ ಅಂತ ಒಂದು ಸೇತುವೆ ಇದೆ ಅದು ಊಊ ಇತ್ತೀಚ್ಚಿಗೆ ಅಷ್ಟೇ ಆಗಿರೋದು ನಮ್ಮ ಕಾಲೇಜ್ ಹುಡುಗರಿಗಂತೂ ಫೋಟೋ ಶೋಟ್ ಗೆ ಅದ್ಭುತವದ ಜಾಗ ಆಗಿದೆ ಅವರಂತೂ ಎಸ್ಟ್ ಹೊತ್ತಿಗೂ ಅಲ್ಲೇ ಇರ್ತ್ತರೆ.

ನಮ್ಗೆ ಹುಡುಗರಿಗೆ ಅಂತೂ ಟಿ ಶರ್ಟ್ ಶಾರ್ಟ್ಸ್ ಇದ್ಬಿಟ್ರೆ ಒಂದ್ ವಾರಬೇಕಾದರು ಆರಾಮಾಗಿ ಇದ್ಬಿಡ್ತೀವಿ. ಮೋರ್ ಕಂಫರ್ಟಬಲ್ ಅಂದ್ರೆ ಟಿ ಶರ್ಟ್ ಮತ್ತೆ ಶಾರ್ಟ್ಸ್ ಅದರಲ್ಲಿ ಆಹ್ಹ್ಹ್ ಆಟ ಆಡೋಕ್ಕೂ ಈಝಿ ಆಗುತ್ತೆ ಸ್ಪೋರ್ಟ್ಸ್ ಗೆ ಯಾವುದಕ್ಕೆ ಆದ್ರೂ ಕಂಫರ್ಟಬಲ್ ಆಗಿ ಇರುತ್ತೆ.